ಇದನ್ನು ನಾವು ಸಮುದ್ರ ಅಥವಾ ನದಿ ಎಂದು ಕರಿಯುತ್ತೇವೆ. ಇದು ಬಹಳಷ್ಟು ದೂರ ಇರುತ್ತದೆ ಮತ್ತು ಅತಿ ದೊಡ್ಡದಾಗಿ ಇರುತ್ತದೆ .

ಫುನ್ಕ್ಷನ್ ಗಳನ್ನೂ ಮಾಡುತ್ತಾರೆ ಮತ್ತು ಯಾರದಾದ್ರೂ ಎಂಗೇಜ್ಮೆಂಟ್ ಇದ್ದರೆ ಅಲ್ಲಿ ಚರ್ಚ್ ಗಳಲ್ಲಿ ಕೂಡ ಬಂದು ಇಲ್ಲಿ ಮಾಡುತ್ತಾರೆ .

ಕೆಲ ಒಂದಿಷ್ಟು ಜಾತ್ರೆ ಆಟದ ಸಾಮಾನು ಮಾರುವವರು ಕೂಡ ಇಲ್ಲಿ ಮನೆ ಮೇಲೆ ಕೂತಿದ್ದಾರೆ.